ಇದು ಒಂದು ಡಿಜಿಟಲ್ ಕಂಪನಿ ಯ ತರಹ ಒಂದು ದುಕಾನ್ ಅಂಗಡಿ ಆಗಿದ್ದು ಈ ಅಂಗಡಿಯ ಮೇಲುಗಡೆ ದುರ್ಗಾ ಡಿಜಿಟಲ್ ಎಂದು ಬರೆಯಲ್ ಬೋರ್ಡ್ ಹಾಕಲಾಗಿದೆ.

ಅದರ ಪಕ್ಕದಲ್ಲಿ ಒಂದು ಟೇಬಲ್ ಇದೆ ಅದರ ಮೇಲೆ ಒಂದು ಬಾಟಲ್ ಇದೆ.

ಇಲ್ಲಿ ಈ ಬೆಡ್ರೂಮಿನಲ್ಲಿ ಒಂದು ದೊಡ್ಡ ಪಲ್ಲಂಗಿದೆ ಇದೆ ಆ ಪಲ್ಲಂಗಿನ ಪಕ್ಕದಲ್ಲಿ ಒಂದು ಕಟಗಿಯಿಂದನೆ ಮಾಡಿರುವ ಅಲಮರಿ ಹಾಗೂ ಡ್ರೆಸ್ಸಿಂಗ್ ಟೇಬಲ್ ಸಹ ಇದೆ.

ಬೋರ್ಡ್ ಅಂಟಿಸಲಾಗಿದೆ ಆ ಬೋರ್ಡಿನ ಮೇಲೆ ವಿದ್ಯಾ ಅಷ್ಟ ಅಕಾದಾಮಿಕ್ ಎಂದು ಬರೆಯಲಾಗಿದೆ ಹಾಗೆ ಕೆಳಗಡೆ ಸಹ--

ಐದು ಅಂತಸ್ತಿನ ಡಬ್ಬಿ ತರ ಇದು ಮೇಲಿನಲ್ಲಿ ಅ ಸಂತರ ಹಾಗೆ ಡಾಳಂಬಿ ಎಲ್ಲಾ ಇದು ಕೆಳಗಡೆ ಸಹ ಒಂದು ತರಹದ ಎಲ್ಲಾ ಹಣ್ಣುಗಳನ್ನು ಇಡಲಾಗಿದೆ.

ಇದು ಒಂದು ದೊಡ್ಡ ಅಂಗಡಿ ಅಂದರೆ ಮಾಲ್ ಆಗಿದ್ದು ಈ ಮಾಲಿನ ಬಣ್ಣ ಬಿಳಿ ಹಾಗು ಗೋಲ್ಡನ್ ಕಲರ್ ಆಗಿದ್ದು ಇಲ್ಲಿ ಎದುರುಗಡೆ ಒಂದು ಟೇಬಲ ಇದೆ.

ಹಾಗೆ ಆಕಡೆ ಸಹ ನೀರಿದೆ ಈಕಡೆ ಸಹ ನೀರಿದೆ.

ಮದುವೆ ಗಂಡು ಹೆಣ್ಣು ಕೂಡುದಕ್ಕೆ ಈ ಚೇರ್ ಅನ್ನು ಹಾಕಿ ಇಡಲಾಗಿದೆ ಅದರ ಬಣ್ಣ.

ಫೆವಿಕಾಲ್ ಫೆವಿಕ್ವಿಕ್ ಕಲರ್ ಪೆಂಟ್ಸ್ ಎಲ್ಲವನ್ನು ಸಹ ಇಟ್ಟಿದ್ದಾರೆ.

ಈ ಮನೆಯ ಬಣ್ಣ ಬಿಳಿ ಬಣ್ಣದ್ದಾಗಿದೆ.

ಅ ವ್ಯಕ್ತಿಯು ನೀಲಿ ಬಣ್ಣದ ಶರ್ಟ್ ಹಾಗು ಬ್ಲಾಕ್ ಕಲರ್ ದ ಪ್ಯಾಂಟನ್ನು ಹಾಗೆ ಶೋ ಅನ್ನು ಧರಿಸಿದ್ದಾನೆ.

ಈ ಲಾಡ್ಜು ನಾಲ್ಕು ಅಂತಸ್ತಿನದ್ದಾಗಿದ್ದು ಆ ಲಾಡ್ಜಿ ನ ಮೇಲೆ ಆಶಾ ಲಾಡ್ಜ್ ಎಂದು ಕನ್ನಡದಲ್ಲಿ ಹಾಗು ಇಂಗ್ಲೀಷ್ ನಲ್ಲಿ ಸಹ ಬರೆಯಲಾಗಿದೆ.

ಆ ಬೋರ್ಮಿಟಾ ಹಾರ್ಲಿಕ್ಸ್ ವಿಟಮಿನ್ ಗಳು ಸಿಗುವ ಟ್ಯಾಬ್ಲೆಟ್ ಗಳು ಹಾಗೆ ಫೇರ್ ಎ ಲವ್ಲೀ ಶುಗರ್ ಲೆಸ್ ಟ್ಯಾಬ್ಲೆಟ್ಸ್ ಎಲ್ಲಾ ತರಹದ ಮೆಡಿಸನ್ ಗಳು ಸಹ ಇಡಲಾಗಿದೆ.

ಇದು ಒಂದು ಮಂದಿರ್ ದೆವಾಸ್ತಾನದಾಗಿದ್ದು ಇಲ್ ಈ ಗುಡಿಯ ಎದ್ರುಗಡೆ ಗೇಟ್ ತರಹದ ಕೇಸರಿ ಬಣ್ಣದ ಕೇಸರಿ ಬಣ್ಣದಿಂದ ಗೇಟ್ ಅನ್ನು ಪ್ಯಾಕ್ ಮಾಡಲಾಗಿದೆ.

ಇದು ಒಂದು ಮೆಡಿಕಲ್ ಸ್ಟೋರ್ ಆಗಿದ್ದು ಈ ಮೆಡಿಕಲ್ ಅಂಗಡಿಯ ಮೇಲೆ ಅಪೋಲೋ --

ಇದರ ಮೇಲೆ ಖಜಾರಿಯ ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ ನಲ್ಲಿ ಎರಡರಲ್ಲೂ ಸಹ ಬರೆಯಲಾಗಿದೆ.

ಇದು ಒಂದು ರೈಲ್ವೇ ಸ್ಟೇಷನ್ ಆಗಿದ್ದು ಇಲ್ಲಿ ರೈಲುಗಳು ಓಡೊದಿಕ್ಕೆ ಹಳಿಗಳು ಇದೆ ಹಾಗೆ ಈ ಹಳಿಯ ಪಕ್ಕದಲ್ಲಿ--

ಇದು ಒಂದು ದೇವಸ್ಥಾನ ಅಗಿದ್ದು ಈ ದೇವಸ್ಥಾನದಲ್ಲಿ ರತದ ತರ ಆ ಮೂರು ದೇವಸ್ಥಾನದ ರಥ ರಥಗಳು ನಿಂತಿವೆ.

ಒಂದು ದೇವಸ್ಥಾನದಲ್ಲಿ ತಿರುಪತಿ ವೆಂಕಟೇಶ್ವರ ದೇವ ದೇವಸ್ಥಾನದ ತರಹ ರತ ಸ್ ಇದೆ ಅದರ ಮೇಲೆ ಒಬ್ಬ ವ್ಯಕ್ತಿ--

ಹಾಕಿದ್ದಾನೆ ಹಾಗೆ ಅದರ ಎದ್ರುಗಡೆ ಹಲವಾರು ವ್ಯಕ್ತಿಗಳು ನಮಸ್ಕರಿಸುತ್ತಾ ಎದ್ರುಗಡೆ ನಿಂತಿದ್ದಾರೆ ಪಕ್ಕದಲ್ಲಿಯು ಸಹ--

ಇಲ್ಲಿ ಮಧ್ಯದಲ್ಲಿ ಕೂತಿರುವ ಒಬ್ಬ ಮಹಿಳೆ ಅವಳ ಎದ್ರುಗಡೆ ಒಂದು ಪುಸ್ತಕವನ್ನು ಸಹ ಹಾಗೆ ಅದರ ಪಕ್ಕದಲ್ಲಿ ಫೋನ್ ಸಹ ಇದೆ.

ರಶ ತೋರಿಸುತ್ತಿದ್ದಾರೆ ಹಾಗೆ ಅವರ ಪಕ್ಕದಲ್ಲಿ ನಾಲ್ಕು ಜನ ಚಿಕ್ಕ ಹುಡುಗರು ಆ ಹಾಗೆ ಪರಪಾರಮೆನ್ಸ್ ಮಾಡುತ್ತಾ ಅವರಿಗೆ ಸಹಾಯ ಮಾಡು--

ಹಾಗೆ ಗೇಟಿನ ಎದುರು ಒಬ್ಬ ಸೈಕಲ್ ತಿಳಿದುಕೊಂಡು ಬರುತ್ತಿದ್ದಾನೆ.

ಇದು ಒಂದು ಆಸ್ಪತ್ರೆಯಾಗಿದ್ದು ಈ ಆಸ್ಪತ್ರೆಯ ಎದುರುಗಡೆ ಹಲವಾರು ಬೈಕು ಗಳು ಸ್ಕೂಟಿ ಆಟೋ ಎಲ್ಲಾ ನಿಂತಿವೆ.

ಈ ಆಸ್ಪತ್ರೆಯ ಮೇಲೆ ಆಸ್ಪತ್ರೆ ಎಂದು ಬೋರ್ಡ್ ಇದೆ ಹಾಗೆ ಎದ್ರುಗಡೆ--

ಅಲ್ಲಿ ಎದುರುಗಡೆ ಒಂದು ರೆಡ್ ಕಲರ್ ಬೋರ್ಡಿನ ಮೇಲೆ ಭವನ ಸೊಸೈಟಿ ಎಂದು ಬರೆಯಲಾಗಿದೆ.

ಹಾಗೆ ಈ ಗೋಡೆಯ ಬಣ್ಣ ಎರಡು ಬಣ್ಣಗಳಿಂದ ಕೂಡಿದ್ದು.

ಹಾಗೆ ಬಾಡಿ ಲೋಶನ್ ಮುಖಕ್ಕೆ ಹಚ್ಚಿಕೊಳ್ಳುವುದಕ್ಕೆ ಫೇಸ್ ವಾಷ್ ಟಾನಿಕ್ ಎಲ್ಲಾ ತರವು ವಸ್ತುಗಳನ್ನು ಇಲ್ಲಿ ಇಡಲಾಗಿದೆ.

ಆ ಗಾಡಿಯ ಕಲರ್ ಅರಿಶಿಣ ಹಾಗೂ ಬ್ಲಾಕ್ ಆಗಿದ್ದು--

ಹಾಗೆ ಆ ಲಾರಿಯ ಮೇಲೆ ಒಂದು ಜೆ_ಸಿ_ಬಿ ಸಹ ಇಡಲಾಗಿದೆ.

ಇದು ಒಂದು ಊರಿನಿಂದ ದೂರದಲ್ಲಿರುವ ರಸ್ತೆ ಮನೆಯ ಎದ್ರುಗಡೆ ಒಂದು ರಸ್ತೆ ತರಹ ಇದ್ದು--